ಇಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ ಟೈಯರ್ ಗಳನ್ನು ನೋಡಬಹುದು.

ಮತ್ತು ಈ ಸರ್ಕಲ್ ನಲ್ಲಿ ಹಲವಾರು ಜನರು ಓಡಾಡುತ್ತಿರುವುದನ್ನು ದೃಶ್ಯವನ್ನು ಕಾಣಬಹುದಾಗಿದೆ.

ದೊಡ್ಡ ದೊಡ್ಡ ಗಿಡ ಮರಗಳನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಚಿಕ್ಕ ಚಿಕ್ಕ ಸಸಿಗಳನ್ನು ಕಾಣಬಹುದಾಗಿದೆ.

ಮತ್ತು ಹಿಂದ್ಗಡೆ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳಿವೆ.

ಮತ್ತು ಇಲ್ಲಿ ಮುಂದ್ಗಡೆ ಹಚ್ಚ ಹಸಿರಾದಂತಹ ಗಿಡಮರಗಳನ್ನು ಕಾಣಬಹುದಾಗಿದೆ.

ಹಾಗು ಇ ಅಂಗಡಿಯಲ್ಲಿ ಕೆ ಹಲವಾರು ಔಷದ ಬಾಟಲ್ಸ್ ಗಳಿವೆ.

ಮತ್ತು ಇಲ್ಲಿ ಕುಳಿತುಕೊಳ್ಳಲು ಒಂದು ಚೇರ್ ಸಹ ಇದೆ.

ಹಾಗು ಈ ಕೆ_ವಿ ಮೇಲೆ ಕೆಲವು ಹಲವಾರು ಕೇಬಲ್ಸ್ ಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಟ್ರ್ಯಾಕ್ಟರ್ ಇನ ಶೋರೂಮ್ ಅನ್ನು ನೋಡಬಹುದು.

ಹಾಗು ಈತನ ಮೇಲೆ ಕೆಲವು ಬಣ್ಣ ಬಣ್ಣದ ವಸ್ತ್ರಗಳು ನೋಡಬಹುದು.